ಅಲ್ಲಿ ನೀರಿದೆ ವಾಟರ್ ಇದೆ ರೆಡ್ ಕಲರ್ ಬೋಟಿದೆ ಅಲ್ಲಿ ನೀರು ತುಂಬಾ ವಿಶಾಲವಾಗಿ ತುಂಬಾ ಚೆನ್ನಾಗಿದೆ ನೋಡಲು ತುಂಬಾ ಕ್ಲೀನಾಗಿ ತುಂಬಾ ವಾಟರ್ ನೋಡಲು ತುಂಬಾ ಕ್ಲೀನಾಗಿದೆ